ವಾತವರಣ ಚಲೋದಾಗಿದೆ ಹಸಿರಿನಿಂದ ಕೂಡಿದೆ ಬಿಲ್ಡಿಂಗ್ ಎರಡು ಇದೇ.

ಇದು ಒಂದು ಬಸ್ ಸ್ಟಾಂಡ್ ಇದೆ ಇಲ್ಲಿ ಪ್ಲಾಟ್ ಫಾರ್ಮ್ ನಂಬರ್ ಬರಿದಿದೆ. ಖಾನಾಪುರ ಹಳ್ಯಾಳ್ ಮುಂತಾದ ಕ್ಷೇತ್ರದಲ್ಲಿ ಇಲ್ಲಿಂದ ನಾವು ಪ್ರವಾವನ್ನು ಮಾಡಬಹುದು.